ನಮ್ ಶಾಲೆಗ್ನು ದಿನ ಮುಂಜಾನೆ ಏಳನ ಯೋಗ ಮಾಡಸ್ತಾರ ಮತ್ತ ಡ್ರಿಲ್ ಮಾಡಸ್ತಾರ ಎಕ್ಸರಸೈಜ ಮಾಡಸ್ತಾರ ಎಲ್ಲ ಮಾಡಸ್ತಾರ.

ಇಲ್ಲೇ ನಮ್ಮಲ್ನು ಪಾರ್ಕ ಅದಾವ ಅಣ್ಣ ಭಾರಿ ದೊಡ್ಡವ ಅದಾ ಆಟ ಸಾಮಾನ್ ಅವು ಎಲ್ಲ ಪರಿಗೊಳಿಗ ಆಟ ಅಡ್ಲಿಕ್ಕ ಮತ್ತ ಮುಂಜಾನೆ ಯೋಗ ಮಾಡ್ಲಿಕ್ಕೂ ಹೊಗಿ ಮಶೀನ್ ಗಳ್ ಆವಾ ಅಣ್ಣ ಇಲ್ಲೇ ಪಾರ್ಕ್ನಗ ಏನ್ ಫೀಸ ಇಲ್ಲ ಏನಿಲ್ಲ ಅಣ್ಣ‌ ಫ್ರಿ ಬಿಟ್ಟಾರ ಹಂಗೆ ಗವರ್ನಮೆಂಟ್ದು ಅದಾ ಅಣ್ಣಾ ಬಾರಿ ದೊಡ್ಡದ್ ಅದಾ ಅಣ್ಣ.

ನೀನು ಒನ್ ಟೈಮ್ ಬರ್ರಣ ಇಲ್ಲೆ ಗುಲರ್ಬ ಲೊಕೇಶನ್ ಹೆಲ್ತಣಿ ಅಣ್ಣ ರಾಮ ಮಂದಿರ ಬಲ್ಲಿ ಬರ್ರಣ ಒನ್ ಟೈಮ್ --

ಒನ್ ಟೈಮ್ ಕುಡತೀನ್ ಅಣ್ಣ ಮುಂದ ನಾನು ಏರೋಪ್ಲೇನಿ ನಗಾ ಮುಂದ ನೀವು ಕುಡ್ರಣ --

ಬಿಜೆಪಿ ಸರಕಾರ ಅಂತರ ಏನಿ ಸರ್ಕಾರ ಇಲ್ಲ ಎನ್‌ ಇಲ್ಲ ಅಣ್ಣಾ ನಂಬಲ್ರೆ ಇಲ್ಲಿ ಗುಲರ್ಬಾನಾಗ ಒಂದ್ ರೋಡ್ ಸರಿಯಾಗಿಲ್ಲ ಅಣ್ಣ ಇಲ್ಲಿ .

ಎಲ್ಲ ಸಣ್ಣ ಸಣ್ಣ ಹರ ಅಡಿಗೆ ಮದವ್ರು ಎಲ್ಲ ಮುಂಬೈ ಪುಣೆದವ್ರು ಹರ ಎಲ್ಲ ಕಲ್ತ್ ಬಂದವರು --

ನಾವು ಇಗ ಕಲಿಯೋದ ಅದಾ ಅಣ್ಣ ಸೆಕೆಂಡ್ ಇಯರ್ ಮುಗಿಲಿ ಡಾನ್ಸ್ಗ ಹಚ್ಕೊಬೆಕು ಅನ್ಲಿತಿದ ಬಕ್ಕುಳ ಇಂಟರೆಸ್ಟ್ ಅದ ನನಬಿ--

ಒಂದ್ ಎರಡ್ ಸಾವಿರ ಸಿಕ್ಕನೂಡಣ ಒಂದ್ ಜೋಡ ತಂದಿನಿ ಇಲ್ಲೇ ಮಾಲ್ ನಾಗಣ ಗುಲ್ಬರ್ಗ್ನಗ್.